ಈ ದೃಶ್ಯದಲ್ಲಿ ಕೆಲವು ಜನರು ಓಡಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವೊಂದು ಚಪ್ಪಲಿಯ ಅಂಗಡಿಯನ್ನು ಗಮನಿಸಬಹುದು.

ಟ್ಯಾಂಕರ್ ಅನ್ನು ಗಮನಿಸಬಹುದು ಮತ್ತು ಇದರ ಮೇಲೆ ಶ್ರೀ ಮಾಹಾಲಕ್ಶ್ಮಿ --

ಈ ಚಿತ್ರದಲ್ಲಿ ನಾವೊಂದು ಶೋರೂಮ್ ಅನ್ನು ಕಾಣಬಹುದು.

ಮತ್ತು ಪಕ್ಕದಲ್ಲಿ ಒಬ್ಬ ಮನುಷ್ಯನು ಸಹ ನಿಂತಿದ್ದಾನೆ ವ್ಯಕ್ತಿ.

ಈ ಚಿತ್ರದಲ್ಲಿ ನಾವು ಒಂದು ಗುಹೆಯನ್ನು ಕಾಣಬಹುದಾಗಿದೆ ಮತ್ತು.

ನಾವು ಒಂದು ಬುಕ್ ಸ್ಟಾಲ್ --

ಈ ದೃಶ್ಯವೂ ರಾತ್ರಿ ತೆಗೆದಿರುವ ದೃಶ್ಯವಾಗಿದ್ದು.

ಹಚ್ಚ ಹಸಿರಂತ ಗಿಡ ಮರ ಸಣ್ಣ ಸಣ್ಣ ಗಿಡಗಳಿವೆ.

ಇಲ್ಲಿ ಒಬ್ಬ ವ್ಯಕ್ತಿ ಇಬ್ಬರ ವ್ಯಕ್ತಿಗಳು--

ದೊಡ್ಡ ದೊಡ್ಡ ಮರಗಳು ಸಹ ಇವೆ.

ಈ ದೃಶ್ಯದಲ್ಲಿ ನಾವು ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ಬೋರ್ಡ್ ಅನ್ನು--

ಒಬ್ಬರ್ ವ್ಯಕ್ತಿರು ಟೀಚಿಂಗ್ ಮಾಡುತ್ತಿರುವ ದೃಶ್ಯವು ನೋಡಬಹುದು.

ಮತ್ತು ಸುತ್ತಲು ಅಚ್ಚ ಹಸಿರಂತಹ ಗಿಡಮರಗಳು ಸಹ ಬೆಳೆದಿವೆ.

ಓ ಅದು ಸುಮ್ಮನೆ ಮಲಗ್ ಕುಳಿತುಕೊಂಡಿರು ದೃಶ್ಯವನ್ನು ಗಮನಿಸಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಗ್ರೌಂಡ್ ಅನ್ನ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮೆಕ್ಯಾನಿಕ್ ಅಂಗಡಿಯನ್ನು--